ಇದು ಒಂದು ಬ್ಯಾಂಕ ಆಗಿದೆ ಈ ಬ್ಯಾಂಕಿ ನ ಹೆಸರಿನಲ್ಲಿ ಇದ್ದಾನಂತೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ.

ಈ ಅಂಗಡಿಯ ಗೋಡೆಯ ಬಣ್ಣ ಗುಲಾಬಿ ಬಣ್ಣದಾಗಿದೆ ಮತ್ತು ಇಲ್ಲಿ ಟೇಬಲ್ ಇದೆ.

ಮತ್ತು ಒಬ್ಬ ವ್ಯಕ್ತಿ ಆ ಸಾಮಾನುಗಳನ್ನು ನೋಡುತ್ತಿದ್ದಾನೆ.

ಬಂಡಿ ಇದೆ ಇನ್ನೂ ಅನೇಕ ವಸ್ತುಗಳು ಈ ಚಿತ್ರದಲ್ಲಿ ಇವೆ.

ಮತ್ತಿಲ್ಲಿ ಆಕ್ಸಿಜನ್ ಸಿಲಿಂಡರ್ ಗಳು ಇವೆ ಮತ್ತು ಟೇಬಲ್ ಗಳು ಇವೆ.

ಇದು ಒಂದು ಹೊಲವಾಗಿದೆ ಈ ಹೊಲದಲ್ಲಿ ಫೂಲ್ ಗೂಬೆಯನ್ನು ಹಚ್ಚಿದ್ದಾರೆ.

ಮತ್ತು ಇಲ್ಲಿ ಅನೇಕ ಜನರು ಇದ್ದಿದ್ದಾರೆ.

ಮತ್ತು ಚಿತ್ರಗಳಿವೆ ಇಡ್ಲಿ ವಡಾ ಸಾಂಬಾರ್ ಅನ್ನ ಅಂತೆ ಈ ಚಿತ್ರದ ಮೇಲೆ ಇವೆ.

ಮತ್ತು ಗಾಡಿಗಳು ನಿಂತಿವೆ ಮತ್ತು ವಿದ್ಯುತ್ ಕಂಬವಿದೆ ವಿದ್ಯುತ್ ತಂತ್ರವಿದೆ.

ಇದು ಒಂದು ಕಟ್ಟಡದ ಹೆಸರು ಆಶಾ ಲ್ಯಾಂಡ್ ಅಂತೆ ಇದೆ.

ಆ ಲ್ಯಾಂಡಿನ ಮುಂದೆ ಅನೇಕ ಜನರು ಇದ್ದಿದ್ದಾರೆ.

ಕಟ್ಟಡದ ಗೋಡೆಯ ಬಣ್ಣ ಬಿಳಿ ಬಣ್ಣದಾಗಿದೆ.

ಬೂಟಿ ಇವೆ ಮತ್ತು ಸ್ಯಾಂಡಿಲ್ ಇವೆ.

ಮತ್ತೆ ಎದುರುಗಡೆ ಕಾರಿದೆ ಮತ್ತು ಕಾಂಪೌಂಡ್ ಇದೆ.

ಇದು ಒಂದು ಕಟ್ಟಡವಾಗಿದೆ ಈ ಕಟ್ಟಡದ ಒಳಗೆ ನೀರಿನ ಬಾಟಲ್ ಗಳು ಇವೆ.

ಮತ್ತು ಇಲ್ಲಿ ಇನ್ನೂ ಅನೇಕ ವಸ್ತುಗಳು ಇಲ್ಲಿವೆ.

ಮತ್ತು ಈ ಅಂಗಡಿಯ ಒಳಗೆ ಅನೇಕ ವಸ್ತುಗಳು ಇವೆ.

ಮತ್ತು ಈ ಕಡೆ ಸೀರೆ ಉಡಿಸಿರುವಂಥ ಗೊಂಬೆಗಳು ಇವೆ.

ಈ ಕಾಲೇಜನ್ನು ಲೈಟಿನಿಂದ ಡೆಕೋರೇಷನ್ ಮಾಡಿದಾರೆ.

ಕ್ಲಾಸ್ ರೂಮಿನಲ್ಲಿ ಅನೇಕ ಬೆಂಚು ಗಳು ಇವೆ.

ಆಲ್ಮಾರಿ ಇದೆ ಕುರ್ಜಿ ಇವೆ ಮತ್ತು ಸಾಫ ಸಿಟ್ ಇವೆ.